ಮತ್ತು ಹಲವಾರು ಮಕ್ಕಳು ಚಿಕ್ಕ ಹುಡುಗರು ಮತ್ತು ಚಿಕ್ಕ ಹುಡುಗಿಯರು ಡ್ಯಾನ್ಸ ನ್ನು ಮಾಡಿಸುತ್ತಿದ್ದಾರೆ.

ಮತ್ತೆ ಎದುರುಗಡೆ ಹಲವಾರು ರೀತಿಯ ಟ್ಯಾಪ್ ಸಹ ಕಾಣಿಸ್ತಿದಾವೆ.

ಆ ದೊಡ್ಡದಾದ ಮರ ಕೂಡ ಇದೆ.

ಎದುರುಗಡೆ ಒಂದು ಬೋರ್ಡ್ ಸಹ ಇದೆ.

ಪೇ ಗಿಪ್ಸ್ ಅಂತ ಸಹ ಬರೆದಿದ್ದಾರೆ ಪ್ಲಾನೆಟ್ಸ್ ಸ್ಟೋರ್ಸ್ ಅಂತ ಸ್ಪೋರ್ಟ್ಸ್ ಅಂತ.

ಮತ್ತು ಕ್ಲೀನರ್ ಸಹ ಇದೆ ಮತ್ತು ವಿಮ್ ಸಹ --

ಇದು ಒಂದು ಆ ಅಂಗಡಿಯಾಗಿದೆ ಇಲ್ಲಿ ಹಲವಾರು ತಿನಿಸುಗಳು ಸಹ ಇದ್ದಾವೆ.

ಕಡೆ ಮರಿಯಾಳು ಮತ್ತು ಯೇಸುಕ್ರಿಸ್ತರು ಕಾಣಿಸುತ್ತಿದ್ದಾರೆ.

ಮತ್ತೆ ಹಲವಾರು ಜನರು ಸಹ ಇದ್ದಾರೆ.

ಒಂದು ಬಾಗಿಲ್ ಕೂಡ ದೊಡ್ಡದಾದ ಬಾಗಿಲು ಕೂಡ ಇದೆ ಒಂದು ಅದು--

ರೇಸ್ ಸಮಿಟ ರಾವೆಸ್ ಅಂತ ಅದು ವೈಟ್ ಅಂಡ್ ಬ್ಲೂ ಕಲರ್ ದಾಗ --

ಒಂದು ಪಾರ್ಲರ್ ತರ ಇದೆ ಒಬ್ಬ ಹುಡುಗಿ ಕೂತಿದ್ದಾಳೆ.